ಲೈನ್ ನಲ್ಲಿ ನಿಲ್ಲಬೇಕಾಗುತ್ತದೆ ಯಾಕೆಂದ್ರೆ ಡಿಸ್ಟೆನ್ಸ್ ಮೆಂಟೆನ್ ಮಾಡಬೇಕು ಅಲ್ಲಿಂದೆಲ್ಲಿಗೆ ಟಿಕೆಟ್ ತಗೊಂಡು ಪ್ರಯಾಣಿಸಿದರೆ ನಮಗೆ ಬಹಳ ಒಳ್ಳೇದು ತಗೊಂಡು ಪ್ರಯಾಣಿಸದೆ ಹೊದರೆ ಇದರೆ ಏಜಾಕುತ್ತಾರೆ .

ಚನ್ನಾಗಿ ನೋಡಿಕೊಳ್ಳುವುದರಿಂದ ನಮಗೆ ಯಾವುದೇ ಅಪಾಯ ಕರವು ಇರುವುದಿಲ್ಲಾ .

ನಾವು ಸಂಜೆ ವೇಳೆ ಪಾರ್ಕಿ ನಲ್ಲಿ ಹೋಗಿ ಆಟ ಆಡಬಹುದು ಮತ್ತು ಮನೆಯಲ್ಲಿ ಏನಾದ್ರು ಟೈಮ್ ಪಾಸ್ ಆಗ್ಲಿಲ್ಲಾ ಅಂದ್ರೆ ಪಾರ್ಕಿ ನೊಳಗೆ ಹೋಗಿ ನಾವು ಗೇಮ್ ಆಡಬಹುದು.